ಫ್ಲವರ್ ಇಂದ ಡೆಕೋರೇಷನ್ ಆಗಿದೆ ಅದ್ರಲ್ಲಿ ಇಬ್ಬರೂ ಹುಡುಗರು ಕೂತಿದ್ದಾರೆ ಮಹಾರಾಜ ಚೇರಿನಲ್ಲಿ ಅವರ ಹಿಂದೆ ಒಂದು ಗಣಪತಿ ಸ್ಟ್ಯಾಚು ಇದೆ ಗ್ರೀನ್ ಕಲರು ಮತ್ತೆ ಫ್ಲವರ್ಸ್ --

ಬಲೂನ್ ಗಳಿಂದ ಅಲಂಕೃತವಾಗಿದೆ ಆಹ್ಹ್ ಆಫೀಸ್ ರೂಮ್ ಕೂಡ ಓಪನ್ ಆಗಿದೆ ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಟೈಲ್ಸ್ಗ ಳಿಂದ ಎಲ್ಲ ಕೂಡಿದೆ ಆಫೀಸ್ ಬಾಯ್ ಕೂಡ ಕಾಣ್ತಾ ಇದಾನೆ ಇದು ತುಂಬಾ ಸುಂದರವಾಗಿ ಅಲಂಕೃತವಾಗಿದೆ.

ಅದರ ಸಿಗ್ನಲ್ಸ್ ಗಳೆಲ್ಲಾ ಕಾಣ್ತಾ ಇದಾವೆ ನಿಂತಿರುವ ಭೋಗಿ ಇದೆ ಬೋಗಿಯಲ್ಲಿ ಅದನ್ನ ಹಾಕುವಂತಹ ಕಲ್ಲಿದ್ದಲಿನ ಒಂದು ಭೋಗಿ ಇದೆ.

ದು ನೀಲಿ ಸೀರೆಯನ್ನ ಹಾಸಿದ್ದಾರೆ ಅದರ ಮೇಲೆ ನಾಲಕ್ಕು ರೀತಿಯ ಸೇಮ್ ಆಹ್ಹ್ ಫ್ಯಾಷನ್ ಇರುವಂತಹ ಸೇಮ್ ಆಹ್ಹ್ ಆಹ್ಹ್ ಡಿಸೈನ್ ಇರುವಂತಹ ಸೀರೆಗಳನ್ನು ಇಟ್ಟಿದ್ದಾರೆ ನೀಲಿ ಬಣ್ಣದ್ದು ಮರೂನ್ ಬಣ್ಣದ್ದು ಗ್ರೀನ್ ಬಣ್ಣದ್ದು ಕೆಂಪು ಬಣ್ಣದ್ದು ಆಗಿದೆ.

ಒಂದು ಥಾರ್ ರೋಡ್ ಕೂಡ ಕಾಣ್ತಾಯಿದೆ ಎರಡು ಬದಿಯಿಂದ ಹತ್ತಲಿಕ್ಕೆ ಮೆಟ್ಟಿಲುಗಳು ಇದೆ. ಬಹಳ ಸುಂದರವಾಗಿರುವಂತ ಒಂದು ಅದ್ಭುತವಾದ--

ಕೆರೆಗಳಿವೆ ರಸ್ತೆಗಳು ಇವೆ ಗಿಡಗಳು ಇದೆ ಮರಗಳು ಇವೆ ಆಕಾಶ ಅಂತೂ ಬಣ್ಣ ಬಣ್ಣದ್ದಾಗಿದೆ ಕ ಕೆರೆಯ ಮದ್ಯದಲ್ಲಿ ಒಂದು ಪಾಚಿ ಕಲರ್ ಗ್ರೀನ್ ಕಲರ್ ಆಗಿ ಒಂದು ಪಾಚಿ ಕೂಡ ಕಟ್ಟಿದೆ.

ಸುತ್ತಲೂ ಕೂಡ ಮರ ಗಿಡಗಳು ಕೂಡ ಕಾಣ್ತಾ ಇದೆ ಚರ್ಚಿ ನ ತುದಿಯಲ್ಲಿ ಶಿಲುಬೆ ಇದೆ ಕೆಂಪು ಚಾವಣಿಗಳಿವೆ ಬಿಲ್ಡಿಂಗ್ ಆಗಿವೆ .

ಇದೊಂದು ದೇವಸ್ಥಾನದ ಅದ್ಭುತವಾದ ಚಿತ್ರವಾಗಿದೆ ಇದ್ರಲ್ಲಿ ನೀಲಿ ಆಕಾಶದಲ್ಲಿ ಪಿಂಕ್ ಕಲರ್ ಕೂಡ ಕಾಣ್ತಾ ಇದೆ ಛತ್ರಿಯ ರೂಪದಲ್ಲಿ ಒಂದು ಆಹ್ಹ್ ಲೈಟ್ಸ್ ಕಾಣ್ತಾ ಇದೆ ಗೋಪುರ ಕಾಣ್ತಾ ಇದೆ.

ಇದೊಂದು ಶಾಲಾ ಆವರಣವಾಗಿದೆ ಇಲ್ಲಿ ಒಂದು ಬೈಕಿ ನಲ್ಲಿ ಇಬ್ಬರು ಸವಾರರು ಹೋಗ್ತಾ ಇದ್ದಾರೆ ಓ ಒಳ್ಳೆಯ ಫೀಲ್ಡ್ ಆಗಿದೆ ಶಾಲಾ ಫೀಲ್ಡ್ ಆಗಿದೆ ಅನೇಕ ಸೈಕಲ್ಗ ಳನ್ನು ಅಲ್ಲಿ ನಿಲ್ಸಿದ್ದಾರೆ ಇದು ಆಹ್ಹ್ ಬಹುಶ ಇದು --

ಪ್ರೈಮರಿ ಸ್ಕೂಲ್ ಅಥವಾ ಹೈ ಸ್ಕೂಲ್ ಕೂಡ ಆಗಿರಬಹುದು ಹಳೆ ಕಟ್ಟಡವಾಗಿದೆ ಇದನ್ನು ಇನ್ನು ಪುನರುಜ್ಜುರ್ಣ ಮಾಡುವಂತಹ ಒಂದು ಕೆಲಸದಲ್ಲಿದ್ದಾರೆ.